ರೀತಿಯಾದ ಪ್ಲೇಸ್ ಆಗಿದ್ದೂ ಇಲ್ಲಿ ಎತ್ತರವಾದ ಒಂದು ಬಿಲ್ಡಿಂಗ್ ಇದ್ದು ಇದು ನೋಡಲು ತುಂಬಾ ಸುಂದರವಾಗಿ ಎತ್ತರವಾಗಿ ಇರುತ್ತೆ. ಇಲ್ಲೊಂದು ಕಾರ್ ಕೂಡ ಇದೆ. ಇಲ್ಲಿ ಸುತ್ತಮುತ್ತಾ ಒಂದಿಷ್ಟು ಮರಗಳ್ ಕೂಡ ಇದೆ.